ಮದ್ದ್ ತಕ್ಕೊಂಡ ಹೋಗಿ ಗೊಬ್ಬರ ಮದ್ದ್ ಹಾಕ್ಕೊಂಡು ಹೋಗ್ಬೇಕು ಗೊಬ್ಬರ ಬಿತ್ತಿ ನೀರ್ ಕಟ್ಟಬೇಕು. ನಾಳ ಒಂದನೇ ತಾರೀಕಿಗೆ ಕಟ್ಟಾಗತವಂತೆ.

ಕಟ್ಟಬೇಕು ನೀರ್ ಕಟ್ಟಬೇಕು first ಕೊಪ್ಲ ಬಿಟ್ಟಿ.

ಅಲ್ಲಿ ಗೊಬ್ಬರ ಗಿಬ್ಬರ ನೀರ್ ಹಾಕಿದರ last ನೀರ್ ಕಟ್ಟಿದ್ರಾ ಇಲ್ಲಾ?

ಹಾ ನೆಡಿತದಿನ್ನ ಒಂದ್ ಹತ್ತದಿನ ತಾನ ಮತ್ತ್ ಬರತನ. ಹಾ ಏನ್ ರೋಗ ಪಾಗ ಬಂದವಾ ಗಿಡಗಳಗೆ? ಆವಾಗ ಮಳೆ ಬಂದಿತಲ್ಲ.

ಅವೇ control ಆಗಕೆ ಅವೇ ಮದ್ದ್ ಹಾಕಿ ಹೊಡಿತಿದಾರೆ. ಏನ್ ಹೊಡದರು control ಗೆ ಬರ್ತಾನೆ ಇಲ್ಲ ಸುಮ್ನೆ ದುಡ್ಡು waste ಉ ಅಷ್ಟೆ ಏನ್ ಹೊಡದರು ಅಷ್ಟೆ ಯಾರಾದ್ರೂ ಬಗ್ಲಗ್ ಹೊಲದಾಗ ತಂದು ಹೋಡ್ದರಂದ್ರ ನಾವು ತಗಬೇಕು ಹೊಡಿಬೇಕೂ ಅಷ್ಟೆ. ಎಲ್ಲ ಅವರಗೆ ಮತ್ತ್ ಎಲ್ಲ ಅವರ್ಗಿಂತಲೂ ಇದಾಗುತ್ತೆಈ ಸಲ ಬೆಳೆಯೆಲ್ಲ. ಅದಿಕ್ಕೆಅವ್ರಿಗಿಡದಾಗಿತ್ ನಾವು ದೂಡಿಯೋದೆನಿಲ್ಲ ಒಂದ್ ರೂಪಾಯಿ ಬರಂಗಿಲ್ಲ ನಮ್ಗೆ ವರ್ಷ ಪೂರ್ತಿ ಮಾಡಿದ್ರೆ.

ಮೆಣಸಿನಕಾಯಿ ಅಷ್ಟೆ ಅದೊಂದೇ ಇನ್ನೇನ್ ಐತೆ ಇವಗೆಲ್ಲಾ ಮತ್ತ್ ಹತ್ತಿವು ಮೆಕ್ಕಾ ಜೋಳವು ಅವು ಹಂಗೆ ಅದವಾ ಅವೆ ಮತ್ತೆ ಅದೇ ಏನಾನ ಬಂದ್ರೆ ಅಲ್ಲಿಗಲ್ಲಿಗೆ ಎನಾದರ ಆಗತಿವ ಮತ್ತೆ ಇನ್ನ ಹಂಗೆ ಕಾಯಿ ಎಲ್ಲ ಆದ್ರೆ ಹೇಳಕೆ ಬರಲ್ಲ. ಹೌದು ಹೆ ಕೊಟ್ಟಿದರಾ ಅವಾಗ ಏನಾನ ಹಸೀಮೆಣಸಿಕಾಯಿ ಏನಾನ ಕೊಟ್ಟಿದರ ಇನ್ನ ಇಲ್ಲ . ಇಲ್ಲ ಏನೂ ಕೊಟ್ಟಿಲ್ಲ ಅಂಗೆ ಅದವಾ ಅವು ಪ್ಲೇಟ ಗೀಟ ಎಲ್ಲ ಬೆಳಕೋಂದು ಅವೆಲ್ಲ recover ಆಗೋ ಅಷ್ಟರಲ್ಲಿ ಸರಿವೊಯ್ತವ ಮೆಣಸಿನಕಾಯಿ ಏನ್ ಅದ್ರ್ ಬೇಕಿಲ್ಲ ಆಚೆವು ಹೂ. ಮಣ್ಣ ಅರದಿವ ಆರಾಕಿದೀವ rate ಐತಂತ ಏನೂ ಇಪತ್ತು ಸಾವಿರ ಆಯತಾಂತ marketing rate . ಅದೇ ಇವಾಗ್ ಇರ್ತಾವ ಆವಾಗ ನಾವ್ ನಮ್ ಬೆಳೆ ಕೈಗ್ ಬರುವಾಗ ಇರಬೇಕಲ್ಲ ಇವಾಗ ಏನ್ ಇರ್ತವ? ಅದಿಕ್ಕೆ ಆದೇನ ಬೇಗ ಒಣಗೋಕಕ್ ಮದ್ದ್ ಬರುತ್ತಲ್ಲ ಆ ಮದ್ದ್ ಓಡಿಯೊಣ ಅಂತ ಬಂದಿದೆ ತಕ್ಕೊಂಡೋಗೋನ ಅಂತ ಹಂಗೆ ಎಲ್ಲ ಕೆಲಸ ಒಂದೇ ರೀತಿ ಒಂದೇ ಸಲಾ ಆಗುತ್ತೆ ಅಂತ .

ಊರಲ್ಲಿ ಇಲ್ಲ ಇವಾಗ.

ಮತ್ತೆ ಇನ್ನೆನ ಅಪ್ಪ ಎಲ್ಲ ಅರಮಲ್ಲ? ಎಲ್ಲ ಅರಾಮಿದಿವಪ್ಪ ಮತ್ತೆ ಅದೇ ಹೊಲದೇ ಒಂದ್ tension ಏನಿಲ್ಲ ಇದು ವರ್ಷ ಪೂರ್ತಿ ಮಾಡೋದು ಒಂದರೂಪಾಯಿ ಉಳಿಯೋದಿಲ್ಲ.

ಚೆನ್ನಾಗ ಬರ್ತಾವ first ಗೆ ಹಚ್ಚಿದಾಗಲೆಲ್ಲಾ first ನೇ shift ಎಲ್ಲ ಚೆನ್ನಾಗ ಬರುತ್ತೆ last moment ಗೆ ಎಲ್ಲ ಕೈ ಕೊಟ್ಟಬುಡತವೆ ಆದೇನೋ ಏನೋ ಯಾವ್ ಸುಡಾಳ್ ರೋಗಗಳ ಬರ್ತಾವ ಬಗ್ಲಗ್ ಯಾವನವೋ virus ಗಳ attack ಆಗಬುಡತವೆ. ಈಗ ಮತ್ತ್ ಒಂದೇರಡಮೂರ್ ವರ್ಷ ಆಯ್ತು ಹಂಗೆ ಆಗಾಯ್ತ ಮತ್ತ್ ರೈತರದೆಲ್ಲ. ಎಷ್ಟು ಹೋದವರ್ಷ ಚೆನ್ನಾಗಿತ್ತು ಮಳೆ ಬಂದು ಮಳೆ ಬಂದು ಹೋಗಬುಡತ continuous ಗ್ one month ಹಾಗೆ ಇಡಕಬುಡತು ನಾವ್ ಬ್ಯಾಡಗಿ ಹಚ್ಚಿದವ ಮಳೆ ನಿಂದರಿದಿಲ್ಲ .

ಹೆ ಮಳೆ ಬಂತು ಅಂದ್ರೆ ತಡಿಯದ್ ಇಲ್ಲ ಅವು ಹೋಗಬುಡತವ ನಮ್ಮದ್ ಬ್ಯಾರೇ ತಗ್ಗೆತ ಹೊಲ ನೀರಿಗ ತಡೆಯಲ್ಲ ಅವು.

ಅದಿಕ್ಕೆನವ್ವ ಈ ಸಲ ಈ ಸಲಾಗುನು ಹಚ್ಚಿದಿನಿ ಅದೊಂದರ್ದ ಒಂದೇರಡೇಕರೆ ಹಚ್ಚಿವಿ ಇನ್ಸ್ವಲ್ಪ ಬಿಟ್ಟಿವಿ ಅದೋಂದೆಕ್ರೆ ಇವಾಗ recover ಆಗ್ಬೇಕಾ ನೀರ ಇಲ್ಲಾಂದರೂ ಕೂಡ. ಹೌದು .

ಅದೇ ನೆಲಕೊದವಿ ಒಂದ್ ಐದ್ tank ಆದವು .

ಚೀಲಕ ತುಂಬಿ ಪರವಾಗಿಲ್ಲ ಅದೆಲ್ಲ ಏನೂ . ಎಲ್ಲ ಏನ ಬಂದವ ಹಂಗೆನಿಲ್ಲ ಅವೇನ ಬರ್ತಾವ ಇದೆ main ಆ. ಇದ್ ಮೆಣಸಿನಕಾಯಿ ಅಂತೂ rate ಇಂಗೆ ಇದೆ rate ಇದರಂತು ಬಚಾವ್ ಆಗತಿವ ನೋಡಾಪ್ಪ ಈ rate ಏನಾದರೂ ಸಿಕ್ರೆ ಇಪ್ಪತಸಾವಿರ ಐತೆ ಅದೇ rate ಸಿಕ್ರೆ ಸಾಕು. ಹ.

ಅದೇ ಮಳೆ ಬಂದು ಎಲ್ಲ ಇದಾಗಿತ್ತು ಮಳೆ ಬಂದಿಲ್ಲ ಅಂದ್ರೆ ಇರತಿದವು ಮತ್ತ್ ಎಲ್ಲ. ಹೌದು ಏನೋ ಈ ಮಳೆ ಇಡಕೋಂಡು ಹಾಲ್ಮಡ್ ಮೆಣಸಿನಕಾಯಿ ಮಳೆ ಜಾಸ್ತಿ ಅಂತಂದ್ರೆ ಆಗಂಗಿಲ್ಲ ಏನ ಮಾಡ್ತಿ. ಸರಿ ಹೊತ್ನಗ್ ಮಾಡ್ತೆ ಸ್ವಲ್ಪ ಕೆಲಸಯ್ತೆ.

ಸರಿ ಮತ್ತೆ ಆಮೇಲ್ free ಆದ್ಮೇಲೆ ಮಾಡು.

Hello ಪೂಜಾ ಹೆಂಗಿದಿರ ಊಟ ಎಲ್ಲಾ ಆಯ್ತಾ?

call ಮಾಡಿದ್ದು ನೀವು ತುಂಬಾ ದಿನ ಆಯ್ತಲ್ಲ ಮಾತಾಡ್ದೆ? ಹೌದು. ತುಂಬ ಸ್ವಲ್ಪ busy ಇದ್ದೆ ನಾನು, ಹಾಗೆ ಆಗ್ಲಿಲ್ಲ ಹೌದು. ಹೌದ? ನಾನೂ ಸ್ವಲ್ಪ ಎ ಅದು ಇದು ಕೆಲ್ಸಾಂತ busy ಇದ್ನ, ನಂಗೂ ಮಾಡ್ಲಿಕ್ ಆಗ್ಲಿಲ್ಲ. ಮತ್ತೆ ಊಟ ಹ, ಎಂತ ಊಟ ಇವತ್ತು? ಊಟಕ್ಕೆ ಬೆಂಡೆಕಾಯಿ ಸಾರ್ ಮಾಡಿದ್ದು. ಓ ಹೌದ? ಬೆಂಡೆಕಾಯಲ್ಲ ನಮ್ಮಿಚೆ ಎಲ್ಲ ಸಿಗುದೇ ಇಲ್ಲ ಈಗೀಗ, ತುಂಬ ದುಬಾರಿ ಆಗಿದೆ. ಹೌದಾ ಆಗ್ತದೆ. ನಮ್ಮನೇಲೆ ಬೆಳಿತೇವೆ ನಾವು. ಓ ಬೆಂಡೆಕಾಯೆಲ್ಲ ಬೆಳೆಯುದ? ಆಗ್ಲಿ ಮಾರ್ರೇ.

ಈಚೆಯೆಲ್ಲ ನಾವ್ ಮೊನ್ನೆ ಒಂದ್ ನಾಲ್ಕು ಈ ಮೆಣ್ಸಿನ್ ಗಿಡ ಹಾಕೊಂಡಿದ್ದೆ ಅದೂ ಆಗ್ಲಿಲ್ಲ ಅಂತ. ಇಲ್ಲೆಲ್ಲ ಮಣ್ಣು ಸರಿಯಿಲ್ಲ ಕಾಣ್ತದೆ.

ಹ ಎಂತೆಂತ ಮಾಡೋದ್ ನೀವು? ನಾವು ಇದು ಬೆಂಡೆಕಾಯಿ, ಸೌತೆಕಾಯಿ, ಮುಳ್‍ಸೌತೆ ಕಾಯಿ ಇದೆಲ್ಲ ಬೆಳೀತೆವೆ. ಹರಿವೆ ಸೊಪ್ಪು. ನೀವು ಗೊಬ್ಬರ ಎಲ್ಲ ಎಂತ ಹಾಕುದು ನಾ ಎಂತ ಹಾಕಿದ್ರೂ ಸ ಆಗುದೇ ಇಲ್ಲ. ಆ, ನಾವು ಇದು ದನದ್ದೆಲ್ಲ ಇರ್ತದಲ್ಲ? ಎಲ್ಲ ಅದೇ ಎಲ್ಲ ಹಾಕುದು. ಮತ್ತೆ ಹೊರಗಿಂದ ಎಂತ ಇದು ರಸಾಯನಿಕ ಎಲ್ಲ ಹಾಕುದಿಲ್ಲ. ಹೇಳುವಾಗ ನನ್ಗ್ ನೆನಪಾಯ್ತು. ನಾನೊಂದ್ ನಾಲ್ಕು ಸೇವಂತಿಗೆ ಗಿಡ ನೆಟ್ಟಿದ್ದೆ ಆಯ್ತಾ. ನನ್ನಮ್ಮ ಕೆಲಸದವ್ಳ್ ಅದಿಕ್ಕೆ ಅದು ಸೆಗಣಿ ನೀರು ಹಾಕಿದ್ದದು ಸತ್ತು ಹೋಯ್ತು ಅಂತ. ನೀವದೆಲ್ಲ ಹೇಗ್ ಮಾಡ್ತೀರ ನಂಗೆ ಗೊತ್ತೇ ಆಗ್ಲಿಲ್ಲ. ಹೌದ? ಅದು ಯಾಕೆ ಸತ್ತು ಹೋಯ್ತಂತ? ಅದು, ಆ ಸೆಗಣಿ ನೀರ್ ಸ್ವಲ್ಪ ಆ ನೀರ್ ಹಾಕಿ ಹಾಗ್ಬೇಕಿತ್ತಾಂತ, ಅದರ್ acid ಇರ್ತದೆ ಅಂತಾರಲ್ಲ ಅದ್ರಲ್ಲಿ? ಹೌದು. ಸರಿ ನೀರ್ ಮಾಡಿ ಹಾಕ್ಬೇಕ್.

ಮತ್ತೆ ಇನ್ನೆಂತೆಂತ ಬೆಳಿತೀರ ನೀವು? ಬರ್ತೇನೆ ಆಯ್ತ? ಆಗ ನಂಗೆ ಸ್ವಲ್ಪ ಅದು ಗಿಡ, ಬೀಜ ಎಲ್ಲ ಕೊಡಿ. ನಾನು ಮಾಡ್ತೇನೆ. ಹೌದ ಆಯ್ತು. ಬನ್ನಿ ಒಮ್ಮೆ free ಇದ್ದಾಗ ಬನ್ನಿ ನಾನೆಲ್ಲ ತೋರ್ಸಿಕೊಡ್ತೇನೆ. ನಮ್ದು ತರ್ಕಾರಿ ಉಂಟು, ತರ್ಕಾರಿ ಮತ್ತೆ ಹೂವಿನ್ ಗಿಡ, garden ಎಲ್ಲ ಮಾಡಿದ್ದೇವೆ. ಅದೆಲ್ಲ ಉಂಟು. ನೋಡ್ಕೊಂಡ್ ಹೋಗ್ಬೋದು ಒಂದ್ಸಲ ಹೌದು. ಎಂತೆಂತ ಹೂವಿನ್ ಗಿಡ ಮಾಡುದ್ ನೀವು? ನಮ್ದು ಗುಲಾಬಿ ಗಿಡ ಉಂಟು. ಹ ಸೇವಂತಿಗೆ ಉಂಟು.

ಎಲ್ಲಾ ಹೌದು, ಒಳ್ಳೆದಾಗ್ತದಲ್ಲ?

ಆ, ಸ್ವಲ್ಪ sale ಎಲ್ಲಾ ಮಾಡ್ತೇವೆ. ಈಗ ಮಲ್ಲಿಗೆಗೆ ಒಳ್ಳೆ rate ಅಲ್ಲ?

ಅದು ಹೆಂಗೆ ನಿಮ್ಗೆ ಅದು sale ಮಾಡುದೆಲ್ಲ ಹೆಂಗೆ ಆಗ್ತದೆ? marketing ಎಲ್ಲ. ಕಟ್ಟಿ ಅದನ್ನ ಇದ್ ಮಾಡ್ತೇವೆ, sale ಮಾಡ್ತೆವೆ ಹತ್ರ ಅಂಗಡಿಯಲ್ಲಿ ತೆಕೊ.

ಹ್ಮ ಅಂದ್ರೆ ಆ ಮತ್ತೆ ಸುಮ್ನೆ ಹಾಳಾಗಿ ಹೋಗ್ತದಲ್ಲ? ಬಂದ್ ಹೋಗ್ತಾರ? ಆ, ತ ಇಲ್ಲ. ನಮ್ದು ಮನೆ ಹತ್ರ ಆಗ್ತದೆ. ಅಲ್ಲೇ ನಾವ್ ಕೊಟ್ಟು ಬರ್ತೇವೆ.

ಅಮ್ಮ ಸ ಹೇಳ್ತಾ ಇರ್ತಾರೆ. ಅದೊಂದು ಮಾಡ್ಬೋದಿತ್ತು ನಾವೂ ಅಂತ. ಹ್ಮ ಹೌದು ನೀವ್ ಮಾಡಿ ನೀವು ಬನ್ನಿ ಒಮ್ಮೆ. ನಿಮ್ಗೇ ತೊರ್ಸಿಕೊಡ್ತೇನೆ.

ಆಯ್ತಾ ಹೇಗೆ, ಏನಂತ ಹೇಳಿ, ನಿಮ್ಗ್ ಗೊತ್ತಾಗ್ತದಲ್ಲ?

ಒಳ್ಳೇದ್ ಆಗ್ತದೆ. ಹೌದು ಮತ್ತೆ ಇನ್ಯಾವಾಗಾದ್ರೂ ಅ ನಾನು ಇಲ್ಲಿ ಎ ನಮ್ಮೀಚೆ ಏನಾದ್ರೂ ಹೂವಿನ್ ಗಿಡ ಸಿಕ್ಕಿದ್ರೆ ನಿಮ್ಗೆ ತಂದು ಕೊಡ್ತೇನಾಯ್ತ? ಹ. ಆಯ್ತಾಯ್ತು. ತಂದ್ ಕೊಡಿ. ಹ. ಒಂದೆರಡು ಸೇವಂತಿಗೆ ಗಿಡ ಮಾಡಿದ್ದಷ್ಟೇ ಓ ಹೌದಾ. ಹೌದಾ ತುಂಬಾ ಉಂಟು ನೀವ್ ಬನ್ನಿ ಒಂದ್ಸಲ ಗೊತ್ತಾಗ್ತದೆ ತೋರಿಸ್ತೇನೆ. ಹಾ ಸರಿ ಸರಿ ಮಾಡ್ಬೇಕಂತ ತುಂಬ interest ಆಯ್ತಾ? ಆದರೆ ಅದೇ ಹಿಂದೆ ಜಾಗಕ್ಕೆ ಅದೆಂತದೋ ಸರಿ ಆಗುದಿಲ್ಲ. ಸರಿ ಆಗೋದಿಲ್ಲಲ. ನಾನ್ ನಿಮ್ಗೇ ಹೇಳ್ತೇನೆ.

ಆಯ್ತ್ ಒಂದ್ ಸೊಲ್ಪ busy ಮಾಡ್ತೆ ಆಯ್ತಾ. call ಮಾಡಿ free ಇದ್ದಾಗ call ಮಾಡಿ. ಮಾತಾಡ್ತೇನೆ bye bye.

Hai ಮಮತ. ನಾನು ಬೆಂಗ್ಳೂರಿಂದ ನಾನು ಮಂಡ್ಯದಿಂದ ಬೆಂಗ್ಳೂರಿಗೆ train ಅಲ್ಲಿ travel ಮಾಡ್ತಾ ಇದೀನಿ . ರೈಲ್ ಅಲ್ಲಿ ಹೋಗ್ತಾ ಇದೀನಿ ನಾನು. ಒಂದು ಮುಖ್ಯವಾದ ಕೆಲಸಕ್ಕೆ ಹೋಗ್ತಾ ಇದೀನಿ. ಇದು ದೇಶದ ಒಂದು ಅತಿ ದೊಡ್ಡ ಉದ್ಯೋಗದಾತವಾಗಿದೆ. ರೈಲು ಸಿಬಂಧಿಯನ್ನೋ ವರ್ಗ. ಭಾರತೀಯ ರೈಲ್ವೇ ಅನ್ನು ಹದ್ನಾರು ವಲಯಗಳಾಗಿ ವಿಂಗಡಣೆ ಮಾಡಾಗಿ~ ಮಾಡಳಾಗಿದೆ. ನಾನು ಬೆಂಗಳೂರಿನಿಂದ ಹೊರಟಿರುವೆ. ಭಾರತೀಯರಿಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ರೈಲ್ವೇ ಪ್ರಯಾಣಿಕರಿಗೆ ವಿಶಲವಾ~ ವಿಶಾಲ ಮತ್ತು ರಮಣೀಯವಾದ ಒಂದು ಪ್ರಯಾಣವನ್ನು ನೀಡುತ್ತದೆ. ಮೊದಲಿಗೆ compare ಮಾಡುದ್ರೆ ನಾವೂ ಮೊದಲಿಗೆ compare ಮಾಡ್ದಾಗ ರೈಲು ಯಾವ ರೀತಿ. ಆ system ಇತ್ತು ಅಂದ್ರೆ but ಈಗ್ಗೆ ನಾವು ಇದ್ ಮಾಡುದ್ರೆ ಆ match ಮಾಡುದ್ರೆ ಈಗಿಂದಿಕ್ಕು ಮೊದ್ಲಿಂದಿಕ್ಕು ತುಂಬಾ ಆ ವ್ಯತ್ಯಾಸ ಆಗಿದೆ. ರೈಲಿನಲ್ಲಿ ತುಂಬಾ ವ್ಯತ್ಯಾಸ ಇದೆ. ಅಂದ್ರೆ ವ್ಯವಸ್ಥೆಯಲ್ಲಾ. ಆ ತುಂಬಾ ಚನ್ನಾಗಿದೆ. ವಾತಾವರಣನು ಚನ್ನಾಗಿದೆ. ರೈಲಲ್ಲಿ bus ಅಲ್ ಹೋಗೋದ್ಕಿಂತ ರೈಲಲಿ better ಆ ಒಂದು ರೈಲಲಿ better ಅಂತ ಅಂತ ನಂಗೆ ಅನ್ನುಸ್ತಯಿದೆ. ಒಂದು ರಮಣೀಯ ಪ್ರಯಾಣವನ್ನು ನೀಡುತ್ತದೆ. ನಮ್ಗೆ ವಿವಿಧ ರೀತಿಯವಾದ ಅನುಭವಗಳನ್ನು ನೀಡುತ್ತದೆ . ಮೂರಿಂದ ನಾಲಕ್ಕು ದಿನಗಳ ಕಾಲ ನಾವು ಪ್ರಯಾಣ ಮಾಡ್ದಾಗ ನಮ್ಗೇನೋ ಒಂತರ ಒಂದು ಆ ಸಂತೋಷವನ್ನು ತರುತೈತೆ ರೈಲಿನ ಅನುಭವ. ಆ bus ಅಲ್ ಹೋಗೋದ್ಕು ನಾವು. ರೈಲಲ್ ಹೋಗೋದ್ಕು ತುಂಬಾನೇ ವ್ಯತ್ಯಾಸ ಇದೆ. ಆ ಧೀರ್ಘವಾದ ರೈಲು ಪ್ರಯಾಣಗಳು ಉಪ್ರಾ ಪ್ರಯಾಣಗಳು ತುಂಬಾ ಅತ್ಯಧ್ಬುತವಾಗಿದೆ . ತುಂಬಾ ಎಲ್ಲಾ ವ್ಯವಸ್ಥೆಗಳು ಕೂಡಾ ಚನ್ನಾಗಿದೆ ರೈಲಿನಲ್ಲಿ. ಹ ಪ್ರತಿಯೊಂದಕ್ಕು ವ್ಯವಸ್ಥೆ ಇದೆ. ಪ್ರತಿಯೊಂದಕ್ಕೂ ಒಂದೊಳ್ಳೆ ವ್ಯವಸ್ಥೆ ಇದೆ. ಒಂದು ಅನನ್ಯವಾದ ಅನುಭವವನ್ನುನೀಡುತ್ತದೆ ನಮ್ಗೆ. ನಾವು ಬೇರೆ ಕಡೆ ಎಲ್ಲೇ ಹೋಗ್ಬೇಕಾದ್ರು ರೈಲಲ್ ಹೋಗೋದು ಆ ತುಂಬಾ ಅನುಕೂಲಕರವಾದ ಅಂತ ಹೇಳ್ಬೋದು. ರೈಲಲ್ಲಿ ತುಂಬಾ ಚನ್ನಾಗಿದೆ. ಎಲ್ಲಾನು ಕೂಡಾ ಚನ್ನಾಗಿದೆ. ಒಂದು ಆ ಪ್ರತಿಯೊಂದಕ್ಕೂ ಯಾವ್ದೂ~ ಯಾವ್ದುಕ್ಕೆ ಕುಂದು ಕೊರತೆಗಳಿಲ್ಲ. ಒಂದು water ಬೇಕು ಅಂದ್ರು ಅಷ್ಟೇ. ನೀರ್ಬೇಕೂ ಅಂದ್ರು ಅಷ್ಟೇ. ನಾವು ಆ outside ಹೋಗ್ಬೇಕು ಅಂದ್ರು ಅಷ್ಟೇ. ಏನಾದ್ರೂ problem ಆದ್ರೂ ಕೂಡಾ ನಾವು maintain ಮಾಡ್ಕೊಂಡು adjust ಮಾಡ್ಕೊಂಡ್ ಹೋಗ್ಬೋದು train ನಲ್ಲಿ ರೈಲಲ್ಲಿ. ಮೊದ್ಲೇಲ್ಲಾ ರೈಲಲ್ಲಿ ಯಾರು ಹೋಗ್ತಾಯಿರ್ಲಿಲ್ಲ. ಇವಾಗ್ ಜಾಸ್ತಿ ರೈಲೇ use ಮಾಡ್ತಾರೆ. ನಾನು ಕೂಡಾ ಬೆಂಗ್ಳೂರಿಗೆ ಹೊರ್ಟಿ~ ಹೊರ್ಟಿದೀನಿ. ಕಣೇ. ಹ್ಮ್ ನೀನು ಬಾ ಅಲ್ಲಿಗೆ ನನಿಗೆ ಸಿಗು. ಒಂದು ನಂಗೆ ತುಂಬಾ help ಆಗೊತ್ತೇ ನೀನ್ ಸಿಗೋದ್ರಿಂದ . ನನ್ ಜೊತೆ ನೀನ್ ಕೈ ಜೋಡ್ಸಿದ್ರೆ ನನ್ ಮಾಡ್ತಿ ನಾನು ಹೊರ್ಟಿರೊ ನಾನ್ ಏನ್ ಮಾಡ್ತಾಯಿದಿನೋ ಕೆಲ್ಸಕ್ಕೆ ಒಂದು ಆ. ಸಹಾಯ ಮಾಡ್ಡಂಗೆ ಆಗೋತೆ nospeech. ಆ ನಂಗೆ time ಆಗ್ತಾಯಿದೆ ನಾನ್ ಹೊರಡ್ತೀನಿ ಕಣೇ. bye .

ನಾನ್ ಸ ಹುಷಾರ್ ಇದ್ದೇನೆ. ಎಂತ ಮಾರ್ರೆ, ನಿಮ್ದ್ ಒಂದು ಸುದ್ದೀಯೇ ಇಲ್ಲಲ್ಲ, job ಗೆ join ಅದ್ಮೇಲೆ. ನಮ್ಮದೆಂತ ಎಲ್ಲಾ ನೆನೆಪೇ ಬಿಟ್ಟದ್ದ ನೀವು?

ಮತ್ತ್ ಎಂತ ಮಾರ್ರೆ, ನಿಮ್ದ್ ಒಂದು job ಗೆ join ಅದ್ಮೇಲೆ ನಿಮ್ದ್ ಒಂದ್ ಸುದ್ದೀಯೇ ಇಲ್ಲ.

ಎರ್ಡ್ ಮೂರ್ ಸಲ ನಾನೇ phone ಮಾಡಿದ್ದು, ನೀವು ಒಂದು ಸಲಸ phone ಮಾಡ್ಲಿಲ್ಲ ನಂಗೆ. ಹೌದು ಅದ್ ಹೌದು, ಮತ್ ನಮ್ಗೆ time ಇಲ್ಲಲಾ.

ಹಾಗೆ, busy ಇರ್ತದ duty ?

ಹೌದಾ, ಎಂತ ಗೊತ್ತ, ನಂದು ಈಗ ನಾನ್ ಈಗ mobile ತಗೊಳ್ಬೇಕಂತಾ ಇದ್ದೇನೆ. ವಾ.

ನಂಗೀಗ, ಎಂತ ಯಾವ model ಅದೆಲ್ಲ ನಂಗೆ mobile ದೆಲ್ಲ ಅಷ್ಟೊಂದ್ ಗೊತ್ತಿಲ್ಲ.

ನಿಮ್ದ್ ಒಂದ್ ನೆನಪಾಯ್ತ್. ನೀವ್ ಆದ್ರೆ ಒಂದೂ ಎಲ್ಲಾ ಅದ್ರಲ್ಲೆಲ್ಲ expert ಅಲಾ.

ನಂಗೆ game ಎಲ್ಲಾ ಆಡ್ಲಿಕ್ಕೆ ಅಲ್ಲ. ನಂಗೆ ಒಂದು ಒಳ್ಳೆ storage , ಮತ್ತೆ camera ಎಲ್ಲ ಒಂದು ಒಳ್ಳೆ ಇರ್ಬೇಕು, ಒಂದು GB ಇದು . MPL ಒಂದು correct ಇರ್ಬೇಕು.

Trend ನಾನ್ ಜಾಸ್ತಿ Samsung use ಮಾಡುದು.

Samsung ಬೇಡ ಮಾರ್ರೆ, ನನ್ನದು ಈಗ ಇರುದು Samsung ಎ.

ಈಗ ನಂಗೆ Oppo, Vivo, OnePlus , ಅದ್ರಲ್ಲಿ ಯಾವ್ದಾದ್ರು .

Redmi storage ಎಲ್ಲ, ಅದು hanging set ಅಂತ ಹೇಳ್ತಾರೆ ಕೆಲವರು.

ಎಂತ ಇಲ್ವಾ. ಅಲ್ಲ, ನಿಮ್ದ್ ಯಾವ್ದು set ?

ಆ, Samsung ಬೇಡ. ಈಗ ನನ್ ಹತ್ರ ಇರುದ್ ಸ Samsung ಗೆ ನಂಗೆ ತಕ್~ ತೊಕೊಂಡ್ ಮೇಲೆ ಒಂದು ಬೇರೆ Vivo, Oppo ಎಲ್ಲ ಹೇಗುಂಟು? ಹಾ ಚೆನ್ನಾಗಿದೆ Vivo, Oppo ಎಲ್ಲಾ, ನಂದ್ ಈವಾಗ Samsung ಇದೆ. ನಾನ್ iPhone ತೊಗೊಬೇಕ್ ಅಂತ ಇದ್ದೀನಿ.